ಇವರ ಹಿಂಭಾಗದಲ್ಲಿ ಹೂವಿನ ಹಾರ ಮತ್ತು ಗಂಟೆಯನ್ನು ನಾವು ಕಾಣುತ್ತೇವೆ.

ಹಾಗು ಇದರ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನ ಅಳವಡಿಸಿದ್ದಾರೆ.

ಇದು ಒಂದು ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.

ಇಲ್ಲಿ ಚಿಕ್ಕ ಪುಟ್ಟದಾದ ಹಚ್ಚ ಹಸಿರು ಬಣ್ಣದ ಗಿಡಮರಗಳನ್ನು ನಾವು ಕಾಣುತ್ತೇವೆ.

ಇದರ ಮುಂಭಾಗದಲ್ಲಿ ಒಂದು ಗಾಜಿನ ಕಾಂಪೌಂಡ ನ್ನು ಕಟ್ಟಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಗ್ಯಾರೇಜಿನ ಒಳಗಿನ ದೃಶ್ಯ ಎಂದು ಹೇಳಬಹುದು.

ಇಲ್ಲಿ ಹಲವು ದೊಡ್ಡ ದೊಡ್ಡದಾದ ಸಲಕರಣೆಗಳನ್ನು ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಗಿರಮರಗಳನ್ನು ನಾವು ಕಾಣುತ್ತೇವೆ.